ಅಲ್ಲಿ ಎನಾದರು ಜನರು ಕಂಪನಿಗೆ ಬಂದು ಯಾವುದಾದರು ವಿಷಯದ ಬಗ್ಗೆ ಕೆಳಿದರೆ ಅವರು --

ಆ ವಿಷಯದ ಬಗ್ಗೆ ಇನ್ಫೋರ್ಮೇಷನ್ ಕೊಡುತ್ತಾರೆ ಅಂದರೆ ಮಾಹಿತಿಯನ್ನು ಕೊಡುತ್ತಾರೆ ಆ ಮಾಹಿತಿಯಿಂದ --

ಅ ನೀರು ತುಂಬ ರಭಸವಾಗಿ ಹರಿಯುತ್ತಿದೆ ಮತ್ತು ಆ ನೀರು ಒಂದು ಕಡೆಯಿಂದ ಇನ್ನೊಂದು ಕಡೆಗೆ --

ಅ ಸಣ್ಣದಾಗಿ ಡೆಕೊರೇಟ್ ಮಾಡಿ ಪೂಜೆಯನ್ನು ಮಾಡಿ ಆ ಸಲೂನನ್ನು ಓಪನ್ ಮಾಡ್ತಾ ಇದ್ದಾರೆ.

ಈ ಚಿತ್ರದಲ್ಲಿ ನಾವು ಏನು ನೋಡ್ತಿದೇವೆ ಅಂದ್ರೆ ಒಂದು ರಸ್ತೆಯನ್ನು ನೋಡ್ತಿದೇವೆ.

ಅ ರಸ್ತೆ ದಾರಿ ಇದ್ದರೆ ಅದರ ಮೆಲೆ ಒಂದು ರಸ್ತೆಯನ್ನು ಕಟ್ಟುತ್ತಾರೆ ಜನರು ಕುಡ ಅಲ್ಲಿಯ ನದಿಯನ್ನು ನೋಡ್ತಾ ಅಲ್ಲಿ ಹೋಗಬಹುದು.

ಈ ಚಿತ್ರದಲ್ಲಿ ನಿಮ್ಗೆ ಕಾಣ್ಸ್ತಿರೋದು ಏನಂದರೆ ಒಬ್ಬ ವ್ಯಕ್ತಿ ತಮ್ಮ ಪ್ರತಿಭೆಯನ್ನು ತೋರಿಸುತ್ತಿದ್ದಾರೆ ಅಂದರೆ --

ಮಣ್ಣಿನ ಮುಖಾಂತರ ಮನುಷ್ಯರನ್ನುಮಾಡಿ ಅ ಒಂದು ಹಳ್ಳಿಯ ಚಿತ್ರವನ್ನು ತೋರಿಸಿದ್ದಾರೆ ಅಂದರೆ ಹಳ್ಳಿಯ ಕಡೆ.

ಅ ಕಡೆ ಮರದ ಕಡೆ ನ್ಯಾಯವನ್ನು ಹೇಳುತ್ತಾರೆ ಮತ್ತು ಊರಿನಲ್ಲಿ ಏನಾದರು ತೊಂದರೆ ಆದರೆ ಈತರ ಗುಂಪುಗಳನ್ನು ಸೇರಿಸಿ ಹೆಳುತ್ತಾರೆ.

ಅ ಇಲ್ಲಿ ಗೊಬ್ಬರಗಳನ್ನು ತಯಾರಿ ಮಾಡಿ ಸಾಲು ಸಾಲಾಗಿ ಚೀಲದಲ್ಲಿ ಹಾಕಿ ಇಟ್ಟಿದ್ದಾರೆ ಮತ್ತು --

ಆ ಅಲ್ಲಿ ಭರತನಾಟ್ಯ ಮಾಡಿಸುವ ಟೀಮ್ ಗೆದ್ದಿದೆ.

ಮತ್ತು ಅದನು ಮಾಡಿಸಿರುವ ಒಬ್ಬ ಟೀಚರಿಗೆ ಎಲ್ಲರು ಸೇರಿ ಅವರಿಗೆ ಸನ್ಮಾನ ಮಾಡುತ್ತಿದ್ದಾರೆ.

ಆ ಈ ಹಡಗುಗಳು ತುಂಬ ಸುಂದರವಾಗಿ ಕಾಣಿಸ್ತಾ ಇವೆ ಮತ್ತು ಇದರಲ್ಲಿ --

ಇದು ಒಂದು ದೊಡ್ಡ ಕಂಪನಿ ಆಗಿರಬಹುದು ಮತ್ತು ಅದರ ಅಕ್ಕ ಪಕ್ಕ ದೊಡ್ಡ ದೊಡ್ಡ ಗಳು --

ಬೆಡ್ಡ್ ಕೂಡ ಇದೆ ಬೆಡ್ಡ್ ಮೇಲೆ ಅಹ್ ಅದರ ಬೆಡ್ಡ್ ಶೀಟ್ ಅನ್ನು ತುಂಬ ನೀಟಾಗಿ ಅಲಂಕಾರ ಮಾಡಿದ್ದಾರೆ ಮತ್ತು --

ಅ ನಾವು ಮಲಗುವ ಕೋಣೆ ಆಗಿರ್ಬಹುದು ಮತ್ತು ನಾವು ಇರುವ ಸ್ಥಳವನ್ನು ತುಂಬ ಕ್ಲೀನಾಗಿ ಇಟ್ಟ್ಕೊಳ್ಳ್ಬೇಕು .

ಆ ಅವರನ್ನು ಎಲ್ಲರು ಪ್ರಾರ್ಥಿಸು ಪ್ರಾರ್ಥನೆ ಮಾಡುತ್ತಾರೆ ಮತ್ತು --

ಅ ಪ್ರಾರ್ಥನೆ ಮಾಡುರ ಮಾಡುವುದರಿಂದ ಮೈಂಡಿಗೆ ಫ್ರೆಶ್ ಆಗುತ್ತೆ .

ಲೈಟಿಂಗ್ ಸರವನ್ನು ಹಾಕಿದ್ದಾರೆ ಅದರ ಹಬ್ಬ ಇರುವುದ ಕಾರಣ ಅದನ್ನು ತುಂಬ ಅಲಂಕಾರವಾಗಿ ಮಾಡಿದ್ದಾರೆ ಮತ್ತು --

ಈ ಚಿತ್ರದಲ್ಲಿ ನಾವು ನೊಡ್ತಿರೊದು ಏನಂದ್ರೆ ಸ್ವಿಮ್ಮಿಂಗ್ ಫೂಲ್ ಕಾಣಿಸ್ತಾ ಇದೆ ಮತ್ತು ಅಲ್ಲಿ ಒಂದು ಹುಡುಗ ಸ್ವಿಮ್ಮಿಂಗ್ ಫು ಮಾಡ್ತ ನಿಂತ್ಕೊಂಡಿದ್ದಾನೆ ಮತ್ತು --

ಅ ಸ್ವಿಮ್ಮಿಂಗ್ ಮಾಡುವುದರಿಂದ ದೇಹವು ಆರೋಗ್ಯವಾಗಿರುತ್ತೆ ಮತ್ತು --

ಆ ಯಾವುದೆ ಸಂಕಟ ಸಂದರ್ಭದಲ್ಲಿ ನದಿಯಲ್ಲಿ ಈಜಬಹುದು.

ಮೊದಲು ಅವರನ್ನು ನೋಡ್ತಿದ್ದಾರೆ ಏನು ಮಾಡಿದ್ದಾರೆ ಏನು ಇಲ್ಲ ಅಂತ.

ಈ ತರ ಮಾಡಿಸುವುದರಿಂದ ಬೋಡಿ ಕೂಡ ತುಂಬ ಫಿಟ್ ಆಗಿ ಕಾಣಸ್ತುತೆ .

ಆ ಇಲ್ಲಿ ಎಲ್ಲ ತರಹದ ಲೋನ್ಸ್ ಗಳು ಕೂಡ ಸಿಗುತ್ತವೆ ಬ್ಯಾಂಕ್ ಗಳನ್ನು --

ತುಂಬ ಡಿಸೈನ್ ಆಗಿ ಚೆನ್ನಾಗಿ ಕೆತ್ತಿದ್ದಾರೆ ಮತ್ತು ಅದರ ಗೋಡೆಗಳು ಮತ್ತು ಅದರ ಕಂಬಗಳನ್ನು ಕೂಡ ಅಲ್ಲಿ --

ಆ ಡಿಸೈನ್ ನ ಮಾಡಿ ಅಂದರೆ ಅದರ ಮೆಲೆ ಹಳೆಯ ಶಿಲೆಗಳನ್ನು ಬಿಡಿಸಿ.

ನಾವು ಈ ಚಿತ್ರದಲ್ಲಿ ನೋಡ್ತಿರೋದು ಏನಂದರೆ ಒಂದು ಪಾರ್ಕಿದು ಪಾರ್ಕಿನಲ್ಲಿ ಅಂದರೆ ಒಂಡಿಷ್ಟು.

ಗುಡ್ಡದಲ್ಲಿ ಇರುವ ಒಂದು ಸುಂದರ ಕ್ಷಣವನ್ನು ನೆನೆಸುತ್ತಾ ಇದ್ದಾನೆ ಅಂದರೆ --

ಅದರ ಮೆಲೆ ಹತ್ತಿ ಅಲ್ಲಿರುವ ಪ್ಲೇಸ್ ಗಳನ್ನೆಲ್ಲ ನೋಡಿದರೆ ತುಂಬ ಖುಷಿಯಾಗುತ್ತೆ ಏಕೆಂದರೆ --

ನಮಗೆ ಈ ಚಿತ್ರದಲ್ಲಿ ಕಾಣಿಸ್ತಾ ಇರೋದು ಏನಂದರೆ ಒಂದು ಅ ನಾಗಭೂಷಣ ದೇವರು ಕಾಣಿಸ್ತಾ ಇದೆ.

ಆ ಈ ಚಿತ್ರವನ್ನು ನೋಡುವು ನೋಡುವುದು ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ ಮತ್ತು.